ಇವ್ರೆಲ್ಲ ಚಿಕ್ಕ ವಯಸ್ಸಲ್ಲಿ ಓದ್ಬಿಟ್ಟು ಡಾಕ್ಟರ್ ಆಗಿರೋ ತರ ಎಲ್ಲ ಯಂಗ್ ಡಾಕ್ಟರ್ಸ್ ಇದ್ದಾರೆ.

ಹಸು ಇದು ಎಚ್ ಎಫ್ ತಳಿ ಅನ್ಸತ್ತೆ ಒಳ್ಳೆ ಒಂದು ಥ್ರೀ ಟು ಫೋರ್ ಲೀಟರ್ ಬ್ಯಾಡ ಫೈವ್ ಟು ಸಿಕ್ಸ್ ಲೀಟರ್ ಕೊಡಬಹುದು ಒಂದ್ ಟೈಮ್ ಗೆ ಬೆಳಿಗ್ಗೆ ಅಥವಾ ಸಂಜೆ.

ಇದು ಯಾವುದಿದು ಯಾವುದೇ ಕರಟೆ ಕ್ಲಾಸ್ ಅಥವಾ ಡಾನ್ಸಿಂಗ್ ಕ್ಲಾಸ್ ಗೊತ್ತಿಲ್ಲ ಎಲ್ರು ಒಂದೇ ತರಹ ಬಟ್ಟೆ ಹಾಕೊಂಡವರೆ ಎಲ್ಲಾ ವೈಟ್ . ಹುಡುಗ್ರು ಚಿಕ್ ಚಿಕ್ ಮಕ್ಕಳು --

ಇದು ಯಾವುದೋ ಗವರ್ನಮೆಂಟ್ ಆಫೀಸ್ ಇರಬೇಕು ಬಟ್ ಹಳೇ ಕಾಲದಲ್ಲಿ ಬ್ರಿಟಿಷರ್ ಕಟ್ಟಿರುವಂತಹದು ಆ ಕಡೆ ಉತ್ತರ ಕರ್ನಾಟಕದಲ್ಲೆಲ್ಲಾ ಜಾಸ್ತಿ ಕಂಡುಬರುವಂತಹದು ಯಾವುದೋ ಕೋರ್ಟ್ ಇರಬೇಕು.

ಆ ಇದು ಫಿಶಿಂಗ್ ಮಾಡುತ್ತಿರುವುದು ಅಂಥ ಎಸ್ ಫಿಶಿಂಗ್ ಅಂದರೆ ಮೀನು ಬೇರೆಯವರಿಗೆ ಫಿಶಿಂಗ್ ಮಾಡೋಕೆ ಇವರು ಪ್ರೊಡಕ್ಷನ್ ಮಾಡಿ ಆ ಮಾಡುತ್ತಾರಲ್ಲಾ ಅದು ಅನ್ಸುತ್ತೆ ಇದು .

ಯಾವುದೋ ಸಿಟಿ ಇದೆ ಮೇನ್ ಪ್ರಾಬ್ಲಮ್ ಸಿಟಿಯಲ್ಲಿ ಇದರ ಸುತ್ತುಮುತ್ತಲು ಜಾಗದಲ್ಲಿ ಇತರ ನಿಂತು ನೀರಿನಿಂದ ಪೊಲ್ಲ್ಯೂಷನ್.

ಇದ್ ಯಾವುದೋ ಪಾರ್ಕ್ ತರ ಇದೆ. ಮ್ ಅಲ್ ಯಾರೋ ವಾಕ್ ಮಾಡ್ತಾ ಇದ್ದಾರೆ ಆಲ್ರೆಡಿ . ಫುಲ್ ಗ್ರೀನರಿ ಗ್ರೀನರಿ ಪಾರ್ಕ್ ಅನ್ಸುತ್ತೆ. ಇತರ ವಾಕ್ ಮಾಡಕ್ಕೆ ಒಂದ್ ಒಳ್ಳೆ ಫೀಲ್ ಬರುತ್ತೆ. ಇತರ ಗ್ರೀನರಿ ಇದ್ರೆ. ಅಹ್ ಚನ್ನಾಗಿ ಒಂತರ ಫೀಲ್ ಬರುತ್ತೆ.

ಗೇರ್ ಸೈಕ್ಲಸ್ ಇದೆ ಚಿಕ್ಕ ಮಕ್ಕಳ ಆಟ ಸಾಮಾನು ಸೈಕಲ್ ಇದೆ. ವಾಕರ್ ಎಲ್ಲಾ ಇದೆ ಇದರಲ್ಲಿ.

ಇದು ಎಲ್ ಒಂದು ಗ್ರೀನ್ ಬೋರ್ಡ್ ಕಾಣ್ತಾಯಿದೆ ಇದು ಯಾವದೊ ಕಾನ್ಫರೆನ್ಸ್ ಹಾಲ್ ಅಂತತೆ ಅಂದ್ರೆ ಸಣ್ಣ ಪುಟ್ಟ ಮೀಟಿಂಗ್ ಮಾಡೋಕೆ ಅಂದ್ರೆ ಸಣ್ಣ ಪುಟ್ಟ ಅಂದ್ರೆ ಇವ್ರು ಸ್ಟಾಪ್ ಮಾತ್ರ ಸ್ಟಾಪ್‌ --

ಚೌಟ್ರಿ ಗಳಲ್ಲಿ ಸಿಂಪಲ್ ಆಗ ಮಾಡುವೆ ಅಗೌರು ಇತರ ಇವಾಗ್ ಯಲ್ಲ ಜಾತ್ರೆ ಮಾಡಿ ಕಲೆಕ್ಷನ್ ಎಲೆ ಯಲ್ಲ ಬಿಟ್ಕೊಂಡಿ ಇತರ ಎಂಟ್ರೆನ್ಸ್ ಮಾಡಿದ್ರೆ ಮಾಡುದ್ರೆ ಇವಾಗ ಇವ್ರು ದೊಡ್ ಶ್ರೀಮಂತರು